Portions ಆಗ್ಲಿಲ್ಲವಾ ಸುಮಾರ್ ಬಾಕಿ ಉಂಟು ಇನ್ನುಸ.

ಮತ್ತೆ ಇನ್ನು special class ಮಾಡ್ತಾರೆ ಕಾಣ್ಬೇಕು.

ಆಗುದಿಲ್ಲವಾ ರಜೆಯಲ್ಲಿಸ ತಲೆ ತಿಂತದೆ. ಮತ್ತೆ pet ಏನ್ ಮಾಡ್ತಾ ಉಂಟು ಈಗ? ಅವನ್ನ ನಾನ್ ಗೂಡಾಲ್ ಹಾಕಿ ಇಟ್ಟಿದ್ದಾನಾ ಹ ತಿಂಡಿ ಏನಾದ್ರು ಕೊಡ್ಬೇಕಾ ಆಯ್ತಾ ಸರಿಯಾ Bye

ಏನಿಲ್ಲಪಾ ಕುಂತಿದ್ದೆ ಊಟಾ? ಊಟಾ ಇನ್ನು ಇಲ್ಲ ನೋಡ್ ನಮ್ದ ನಿಂದಾ?

ಹ್ಮ್‌ ನಮ್ದು ಮೊನ್ನೆ ಹೋಳಿ ಹುಣ್ಣಿವಿ ಅದು ಮುಗಿತ .

ಹೋಳಿ ಹುಣ್ಣಿವಿ ಚೊಲೋನ ಆತ ಬಣ್ಣಾದು ಆಡಿದು ಎಲ್ಲಾ ಹುಡಗೋರ ಜೊತಿ.

ನಮ್ದು ಚೊಲೋ ಆತ ಕಾಮಣ್ಣನ ಕುಂದರ್ಸಿ ಮೂರ ದಿವಸ ಆಗಿಂದ ಹೋಳಿ ಆ ಓಕುಳಿ ಆಡ್ತಾರ ಎಲ್ಲಾ ಚೊಲೋ ಮಾಡಿದ್ರ.

ಹ್ಮ್‌ ನಮ ಕಡೆನು special ಆಗಿ ಮಾಡ್ತಾರ ಇಲ್ಲಿ ಓಕುಳಿ ಈಕಡೆ first ಕಾಮಣ್ಣನ ಇಟ್ಟಿoದ ಮೂರ ದಿವಸಕ್ಕ ಬಣ್ಣಾದು ಆಡ್ತೇವಿ ಓ~ ಓಣಿ ಓಣಿ ಎಲ್ಲಾ ಇಲ್ಲಿ ಕಾಮಣ್ಣನ ಇಡತೇವಿ ನಾವ ಕಾಮಣ್ಣನ ಇಟ್ಟ. ಬಣ್ಣಾದು ಆಡಿ ಎಲ್ಲಾ ಓಣಿ ಓಣಿ ಒಂದೊಂದ ಓಣಿಗೆ ಹೋಗೋಗಿ ಕಾಮಣ್ಣನೆಲ್ಲ ಸುಡತೇವಿ ಸಾಯಂಕಾಲ ಮಟಾ ಬಣ್ಣಾ ಆಡಿ ಸಾಯಂಕಾಲಾದ ಕೂಡ್ಲೇ full stress ಆಗಿ .

ಹಾ ಮಂದ್ಯು ಎಲ್ಲಾ ಹಂಗ ಮಾಡ್ತಾರ?

ಹ್ಮ್‌ ಇಲ್ಲಿ ಮನ್ಯಾಗನು ಕಾಮಣ್ಣಾ ಸುಡತೇವ ನಾವ್ ಮನಿ ಬಾಗಲ್ಲಾಗನು ಸುಡ್ತೇವ ನಾವ್ ಕಾಮಣ್ಣನ ಹೋಳಿ ಹುಣ್ಣಿವಿ ದಿವಸ ನೀವ್ ಸುಡಲ್ಲಾ? ಇಲ್ಲಾ ಇಲ್ಲಾ ನಮ ಮನ್ಯಾಗ ಆ ತರಾ ಏನ ಮಾಡಾಂಗಿಲ್ಲ. ಹ್ಮ್‌ ನಾವ ಇನ್ನು ಹೋಳಿ ಓಕಳಿನು ಮೂರ ದಿವಸ ಆಡ್ತೇವಂತ ಮೂರ ದಿವಸ ಮದ್ಲ ಬಾಗಲ್ಲಾಗ ಕಾಮಣ್ಣಾ ಸುಡ್ತೇವ. ಇಲ್ಲಾ ನಮ ಮನ್ಯಾಗೆಲ್ಲಾ ಹಂಗ ಮಾಡಲ್ಲಾ ನಮ್ದ ಅದರ ಪದ್ಧತಿ ಇಲ್ಲಾ ಇಲ್ಲಿ ಓಣಿಯೊಳಗ ಮಾಡತಾರ ಅಲ್ಲಾ ಅದಷ್ಟೇ. ಹ್ಮ್‌ ನಾವು ಕುಳ್ಳು ಕಟಗಿ ಎಲ್ಲಾ ಇಟ್ಟು ಇಲ್ಲಿ ಸಣ್ಣ ಹುಡಗೋರೆಲ್ಲಾ ಬಂದಿರ್ತಾರಾ ಹೊಯ್ಕೋ ~ ಹೊಯ್ಕೊಳೋದ ಒಂದ ಪದ್ಧತಿ ಇರ್ತೇತಿ ಅಲ ಅದ್ರೊಳಗ ಹೋಳಿ ಹುಣ್ಣಿವಿ ಒಳಗ.

ಸಣ್ಣ ಹುಡಗೋರೆಲ್ಲಾ ಬಂದಿರ್ತಾರ ಎಲ್ಲಾ ಹೊಯ್ಕೊಳೋದದು ಮಾಡ್ತಿರ್ತಾರ ನಾವ್ ಕಾಮಣ್ಣಾ ಸುಟ್ಟು ಮನಿ ಮನಿ ಮುಂದ ಸುಟ್ಟ ಮುಗಸ್ತೇವ ಅವತ್ತ ಮತ್ತ ಹೊಳ್ಳೆ ಮೂರ ದಿವಸ ಆಗಿಂದ ಬಣ್ಣಾ ಆಡ್ತೇವ ಎಲ್ಲಾ ಓಣ್ಯಾನ ಹುಡುಗುರು ಎಲ್ಲಾ ಸೇರಿ ಮನ್ಯಾಗೆಲ್ಲ . ಹಾ ನಾವು ಎಲ್ಲಾರು ಮನ್ಯಾಗೆಲ್ಲಾ ಹೋಳಿ ಆಡ್ತೇವಿ ಆದ್ರ ಮನಿ ಮುಂದ ಏನ ಸುಡಾಂಗಿಲ್ಲಾ ಇಲ್ಲಿ ಓಣಿಯೊಳಗ ಎಲ್ಲಾ ಮಾಡಿರ್ತಾರಲ್ಲಾ ಅಲ್ಲೇ ಹೋಗಿರ್ತೇವಿ ಹ್ಮ್‌.

ಅದೆ ನಮ್ ಕಡೆನು ಸ್ವಲ್ಪ grand ಅಗೆ ಆಕ್ಕೆತಿ ಅಲ ಹೋಳಿ ಹುಣ್ಣಿವಿ ಹುಮ್ಮ್ ಮತ್ತ. ಮತ್ತ ಹುಬ್ಳಿಗ ಹೋಗಿಲ್ಲಾ ಇವತ್ತ ಹುಬ್ಳಿಯೊಳಗ ಐತಲ್ಲ? ಇಲ್ಲಾ ಹುಬ್ಳಿಯೊಳಗ ಹೋಗ್ಲಿಲ್ಲಾ ಇಲ್ಲೇ ಆಡಿದ್ವಿ ಇಲ್ಲೇ ಸುಸ್ತ ಆಗಿತ್ತ ಆಡಿ ಹುಬ್ಳಿಗ ಹೋಗಾಕ ಆಗ್ಲಿಲ್ಲಾ. ಹಾ ಹುಬ್ಳಿಯೊಳಗು grand ಮಾಡ್ತಾರ ಇವತ್ತ. ಹ್ಮ್‌ ಅದ ಅಂದ್ರ ನಮ ದೋಸ್ತ್ರದು ಹೋಗ್ಯಾರ ಅಲ್ಲಿ ನಮ್ಗ ಹೋಗಾಕ ಆಗಿಲ್ಲಾ ಇಲ್ಲೇ ಮನ್ನಿದು ಆಡಿವ ಅಲ್ಲಾ ಇಲ್ಲೇ ಸುಸ್ತ ಆಗಿತ್ತು.

ಹಾ ಹುಬ್ಳಿಯೊಳಗ ಐದ ದಿವಸದ ಅಲ್ಲಾ ಇವತ್ತ ಹುಬ್ಳಿಯೊಳಗ ಮಾಡ್ತಾರ ಹೋಳಿ ಹುಣ್ಣಿವಿ ದಿವಸ ನಿಮ ಮನ್ಯಾಗ ಅಡ್ಗಿ ಏನ special ಮಾಡಿರ್ತಾರ.

ನಮ್ ಮನ್ಯಾಗ ಹೋಳಿ ಹುಣ್ಣಿವಿ ದಿವಸ ಹೊಳ್ಗಿ ಹೊಳ್ಗಿ special ಹೊಳ್ಗಿ ಕಾಮಣ್ಣನ ಸುಡೋ ಮುಂದನು ಕಾಮಣ್ಣನ ಜೊತೆ ಹೊಳ್ಗಿನ ಸುಟ್ಟಿರ್ತೇವ ನಾವ ಅಲ್ಲೇ ನಮ ಕಡೆ ಅದ special . ಹಾ ನಮ ಮನ್ಯಾಗೆಲ್ಲಾ ಗಾರ್ಗಿ ಮಾಡಿರ್ತಾರ ಅಂದ್ರ ಹೊಳ್ಗಿ ಕಾಮಣ್ಣನ ಸುಡೋ ಮುಂದ ಮಾಡಿರ್ತಾರ ನಮ ಮನ್ಯಾಗೇನ ಕಾಮಣ್ಣನ ಸುಡಲ್ಲಲಾ ಹೊಳ್ಗಿ ಅದು ಏನ ಮಾಡಲ್ಲಾ ಗಾರ್ಗಿ ಮಾಡಿರ್ತಾರ .

ಮತ್ತ ಅವೆಲ್ಲಾ ಜಾಮೂನ್ ಗಿಮೂನ ಎಲ್ಲಾ ಮಾಡಿರ್ತಾರ . ಹ್ಮ್‌ ನಮ ಕಡೆ ಹೊಳ~ ಹೊಳ~ ಹೊಳ್ಗಿ ಮಾಡಿರ್ತಾರ ಹೊಳ್ಗಿ ಎಲ್ಲಾ ಮಾಡಿ ಕಾಮಣ್ಣ ಸುಟ್ಟ ಮನ್ಯಾಗ ಎಲ್ಲಾರು ಕೂಡಿ ಊಟಾ ಮಾಡಿ ಹ್ಮ್‌ಹೋಳಿ ಹುಣ್ಣಿವಿ ಮಾಡಿ ಮುಗಸ್ತೇವ.

ಹಾ ಹಾ ಅದ ಮಾಡ್ತಾರ ನಮ ಮನ್ಯಾಗ ಮಾಡಲ್ಲ ಹಂಗ ಹೊಳ್ಗಿ ಅದು ಗಾರ್ಗಿ ಬಜಿ ಇದೆಲ್ಲಾ ಮಾಡಿರ್ತಾರ.

ಹ್ಮ್‌ ನಮ ಕಡೆ ಹಾಗೆಲ್ಲಾ ಅಲ್ಲಾ main ಅಂದ್ರ ಹೊಳ್ಗಿ ಆ ಹೋಳಿ ಹುಣ್ಣಿವೀಗ main ಬೇಕಾಗಿದ್ದ ಹೊಳ್ಗಿ ಅಲಾ ಹೊಳ್ಗಿ ಮಾಡ್ತಾರ ಮತ್ತ ನಿಮ್ ನಿಮ ಗೆಳತ್ಯಾರ ಜೊತೆದು ಆಡೀರೇನ ಹೋಳಿ ಹುಣ್ಣಿವಿ ನೀವ? ಎಲ್ಲಾ ಆಡಿದ್ವಿ . ನಾವು ನಮ ಹುಡುಗುರ ಜೊತೆ ಎಲ್ಲಾ ಹೊರಗೆಲ್ಲಾ ಹೋಗಿ ಆಟಾ ಆಡಿ ಬಂದ್ವಿ ಹೋಳಿ ಅದ ಮಾಡ್ತಾರ ಇದೆಲ್ಲಾ ಆದ್ರೂ ಚೊಲೋ ಆತ ಈಸಲಾ ಹೋಳಿ ಹುಣ್ಣಿವಿ ಚೊಲೋ ಆತ.

ಹೋದ ವರ್ಷದಕ್ಕ ಹೋದ ವರ್ಷದ್ದು ಈ ವರ್ಷದ್ದು ನೋಡಿರ ಈ ವರ್ಷದ್ದ ಸ್ವಲ್ಪ ಚೊಲೋ ಆತ ಅದ್ರಾಗ. ಹಾ ಚೊಲೋ ಮಾಡಿದ್ರ ಓಣ್ಯಾಗೆಲ್ಲಾ ಬಂದು ಎಲ್ಲಾ ಚೊಲೋ ಮಾಡಿದ್ರ ಆಯ್ತ ತಗೋ ಮತ್ತೆ call ಮಾಡ್ತೆನ.

Hello ಹಾ ಶೋಭ ಎನ್ call ಮಾಡಿದ್ಯ?

ಹು ಒಂದ್ ವಿಷ್ಯ ಹೇಳಕ್ call ಮಾಡಿನಿ.

ನಂದು ಮದ್ವೆ ಬರ್ತಿಯಾ ಮದ್ವಿಗೆ?

ಮತ್ತೆ friend ಮದ್ವೆ ಬಿಟ್ ಬಿಡ್ತೀನೆ, ನನ್ ಬರ್ತಿನಿ ಹೇಳು.

ಬರಾ ತಿಂಗ್ಳ್ ಅನ್ಕೊಂಡಿದಾರಾ? ಹುಮ್ಮ್ ಇನ್ನ date fix ಮಾಡಿಲ್ಲ.

ಹೌದಾ, ಏನ್ ಕೆಲ್ಸ ಮಾಡ್ತಾರವ್ರು? ಅವ್ರು Chennai ನಲ್ಲ್ job ಮಾಡ್ತಾರೆ.

ಹೂಂ ಎಲ್ಲ ಚನ್ನಾಗಿದ್ದರ ಅಂತೆ ಅವ್ರು? ಎಲ್ಲ

ಅಮ್ಮವ್ರು ಬಂದ್ ಕೆಳದ್ರು ಸರಿ ಅಂದಾರೆ.

ಅಂದ್ರೆ date ಇನ್ನ ಹೇಳಿಲ್ಲ.

ಮತ್ತೆ engagement ಗೂನು ಕರ್ದಿಲ್ಲ? ಅದ್ sudden ಆಗ್ ಆಯ್ತು. ಮದ್ವೆಗೊಂದೆ ಚೆನಾಗಿ call ಮಾಡಿ ಕರಿತಿದ್ದಿಯಲ್ಲ?

ಖುಷಿ ಆಗ್ತೈತೆ ಗೆಳೆಯರು, ಗೆಳ್ತಿಯರು ಮದ್ವೆ ಆಗ್ ಹೋದ್ರಗಿನ.

ಅಲ್ಲಾ ಎಷ್ಟ್ ಚನ್ನಾಗಿರುತ್ತದು ಎಲ್ಲರು ಗೆಳತಿಯರು ಒಂದ್ಗೂಡಿ ಮಾಡಿದ್ರೆ.

ಎಲ್ಲಿ ಏನುಂತ ಎಲ್ಲ ಇದು ಮಾಡಿದ್ದರಾ ಮದ್ವೆದು? ಇನ್ನ ಇಲ್ಲ, ಹೇಳ್ತರಂತ ಎಲ್ಲ ಮಾತಾಡಿ discussion ಮಾಡಿ ಇಬ್ರೂ ಹೇಳ್ತರಂತ.

En~ engagement ಬಗ್ಗೆ ಎನಾನಾ ಹೇಳಿದಾರಾ?

ಏನೂಯಿಲ್ಲ, ಬಂದ್ರೂ ಮಾಡ್ಕೊಂಡ್ರು ಹೋದ್ರವರು.

ಅಷ್ಟೇನಾ? engagement ಗೇನ ಮಾಡ್ದ್ರೆ ಕರಿ.

ಹ ಹ ಹ ಹೂಂ.

Actually ಹೇಳ್ಬೇಕಾಗಿತ್ತು ನೀನಿಗಿ ಹೇಳಿಲ್ಲ. ಹೂಂ ಮರ್ತ್ ಬಿಟ್ಟಿರ್ತಿ ಬಿಡು ಫ, ಏನು ಅಂತಾರಲ್ಲಾ ಮದ್ವೆ fix ಆಗಿದೆ ಅಂತೇಳಿ ಆ ತರ ಏನಿಲ್ಲ ಆ sudden ಆಗ್ ಆಯ್ತದು.

ಮದ್ವೆ ಐತಲ್ಲಾ ಮದ್ವೆಗ್ ಎಲ್ಲಾರ್ನು ಕರಿಯೊಣ ಅಂತೇಳಿ ಸುಮ್ನಾದೆ.

ಹ್ಮ್, ಈತರ ಎಲ್ಲರು ಬಂದಿದ್ರಾ ಅಂತ್ಹೇಳಿ ಕೂಡ ಹೇಳಿಲ್ಲ?

ಮದ್ವೆ ಬಗ್, ಮದ್ವೆ time ನಾಗ್ call ಮಾಡ್ತೀಯಾ ಮತ್ತೆ?

ಹೇಳಿನಲ್ಲ ಮೊದ್ಲೇ, ಮತ್ತೆಲ್ಲಿ ಮಾಡೋದು ಆದ್ರೂ ಮಾಡ್ತೀನಿ ಮತ್ತೆ. ಹ್ಮ್ ನೋಡೋಣ್ ಮತ್ತೆ ಯಾವಾಗ್ call ಮಾಡಿ ಯಾವಾಗ್ ಹೇಳ್ತೀಯಾಂತ. ಹ್ಮ್, ನೀವ್ ಬರ್ದಂಗ್ ಇರ್ತೀರಾ ಒಂದ್ ಮಾತ್ ಹೇಳಿನಲ್ಲ ಈವಾಗ ಬರ್ಬೇಕ್ ನೀವು. ಏನೋ ಬ~ ಬರಕ್ಕಾಗಿಲ್ಲ ಅಂದ್ರೆ? ಯಾಕ್ ಬರಲ್ಲ ಬರ್ತೀರಿ.

ಹ್ಮ್, ಬರಲ್ಲ ನಾನ್ ನಿಮ್ ಮದ್ವೆಗೆ.

ಹ ಹ ಹಂಗಾರೆ friendship, friends ಇದಿಕಲ್ಲ ಬರ್ತೀರಿ.

ನೋಡು ನೀನ್ card ಕೊಡೋವರ್ಗು ಬರಲ್ಲ ನಾನ್. ಅಯ್ಯೋ, ಕಂಡಿತ ತಗೋ ಕರಕೋಬಂದ್ ಕೊಟ್ಟು ಬರ್ತಿನ್ ನಿನಿಗ್ card .

ಹ್ಮ್, ಸರಿ ಬಿಡ್ ನಂಗ್ ಸ್ವಲ್ಪ ಕೆಲ್ಸ ಇದೆ ನಾನ್ ಆಮೇಲೆ ಮಾಡ್ಲಾ?

ಏನ್ ಸರಿತಾ ಸುದ್ದಿ ಇರ್ಲಿಲ್ಲ ಹೇಗಿದ್ದೀರಿ? ನಾನು, ಅದೇ ನಾನೀಗ ಮಂಗಳೂರಿನಲ್ಲಿದ್ದೇನೆ.

ಅದೇ ಮತ್ತೆ ಸುದ್ದಿ ಇರ್ಲಿಲ್ಲಾ, ನಿಮ್ದೇನು contact ಇರ್ಲಿಲ್ಲ. ಹೌದು. ನಾನ್ ಸ್ವಲ್ಪ ದಿವ್ಸ ಇರ್ಲಿಲ್ಲ.

ನಾನಂದ್ರೆ traveling ಒಂದು ಸ್ವಲ್ಪ ಅಹಮದಬಾದ್ ಎಲ್ಲ ಹೋಗಿದ್ದೆ.

ನಾವು ಅಂದ್ರೆ ನಮ್ಗೆ ಸ್ವಲ್ಪಾ, ಒಂದು ಸ್ವಲ್ಪ ಕೆಲಸ ಇತ್ತು ಅಲ್ಲಿ.